ಈ ಚಿತ್ರದಲ್ಲಿ ಒಬ್ಬರು ಸೆಕ್ಯೂರಿಟಿ ನಿಂತಿದ್ದಾರೆ ಚಿತ್ರದಲ್ಲಿ ಒಂದು ಹೆಂಗಸು ನಿಂತಿದೆ.

ಈ ಚಿತ್ರದಲ್ಲಿ ಕೋಕೋ ಕೋಲಾ ಎನ್ನುವ ಒಂದು ಕೆಂಪು ಬಣ್ಣದ ಪೇಂಟಿಂಗ್ ಆಗಿದೆ ಈ ಚಿತ್ರದಲ್ಲಿ ಸ್ಪ್ರೈಟ್ ಸೆವೆನ್ ಅಪ್ ಎಲ್ಲ ಇದೆ ಈ ಚಿತ್ರದಲ್ಲಿ ಲೇಸ್ ಇದೆ.

ಹಲವಾರು ಬುಕ್ಸ್ ಗಳಿದೆ ಈ ಚಿತ್ರದಲ್ಲಿ ಪೆನ್ ಗಳಿದೆ.

ಮಸೀದಿಯ ಮುಂಭಾಗದಲ್ಲಿ ಹಲವಾರು ನಮಾಜ್ ಮಾಡುತ್ತಿದ್ದಾರೆ.

ಚಿತ್ರದಲ್ಲಿ ಕಪ್ಪು ವೀಲ್ ಗಳಿದೆ ಈ ಚಿತ್ರದಲ್ಲಿ ಇನ್ನೊಂದು ಕಾರ್ ಇದೆ.

ಚಿತ್ರದಲ್ಲಿ ಒಂದು ಅದು ಪತ್ರಗಳನ್ನು ತಲುಪುವಂತ ಕೊರಿಯರ .

ಈ ಚಿತ್ರದಲ್ಲಿ ಕೆರೆಯ ತುಂಬಾ ನೀರಿದೆ.

ಹಾಗು ಗರಂ ಮಸಾಲಾ ಚಕ್ಕೆ ಲವಂಗ ಎಲ್ಲ ಇದೆ.